ಇದು ಒಂದು ಸಾರಿಗೆ ಬಸ್ಟ್ಯಾಂಡು ಪ್ರೈವೇಟ್ ಬಸ್ಟ್ಯಾಂಡು ಒಂದು ಮೂರು ಬಸ್ಗಳೂ ಕಣ್ಣಿಗೆ ಕಾಣಿಸುತ್ತಿವೆ. ಹಳ್ಳಿ ಬಸ್ ಇದ್ದಂಗ ಇದೆ. ರೈಟ್ ಸೈಡಗಿ ಒಂದು ಅರ್ಚ ಇದೆ. ಆಮೇಲೆ ಜನರೆಲ್ಲರೂ ಸುಮಾರು ಓಡಾತ್ತಿದ್ದಾರೆ.